ಇದೊಂದು ಹೈವೇ ರೋಡು ಇಲ್ಲಿ ಸಿಗ್ನಲ್ ಲೈಟ್ ರೆಡ್ ಲೈಟ್ ಆನ್ ಆಗಿದೆ.

ಹಾಗಾಗಿ ಎಲ್ಲಾ ಕಾರ್ ಗಳು ಇಲ್ಲಿ ನಿಂತಿವೆ ಮತ್ತು ಸುತ್ತಮುತ್ತ ದೊಡ್ಡ ದೊಡ್ಡ ಮರಗಳಿವೆ.

ಇದರ ಮುಂದೆ ಚಿಕ್ಕ ಚಿಕ್ಕ ಸಸಿಗಳಿವೆ.

ಮೇಲೆ ದೊಡ್ಡದಾದ ಒಂದು ಫ್ಯಾನ್ ಕಾಣುತ್ತಿದೆ ಮತ್ತು ಒಂದು ಲೈಟ್ ಆನ್ ಆಗಿದೆ.

ಮೇಲೆ ಎರಡು ಲೈಟ್ ಗಳು ಆನ್ ಆಗಿವೆ.

ಇಲ್ಲಿ ತುಂಬಾ ಬುಕ್ಸ್ ಗಳಿವೆ ತರ ತರಹದ ಬುಕ್ಸ್ ಗಳಿವೆ.

ಇದು ಒಂದು ಬೆಡ್ ರೂಮು ಇಲ್ಲಿ ಎರಡು ಮಂಚಗಳಿವೆ.

ಮತ್ತು ಬಿಳಿ ಬಣ್ಣದ ಎರಡು ಬೆಡ್ಗಳಿವೆ ಬಿಳಿ ಬಣ್ಣದ ನಾಲ್ಕು ದಿಂಬುಗಳಿವೆ.

ಒಂದು ಚೇರ್ ಇದೆ ಒಂದು ಕಿಟಕಿ ಇದೆ ಇದಕ್ಕೆ ಸ್ಕ್ರೀನ್ ಹಾಕಲಾಗಿದೆ.

ಇಲ್ಲಿ ಒಂದು ಟ್ರೈನರ್ ನಿಂತು ನೋಡುತ್ತಿದ್ದಾರೆ.

ಇಲ್ಲಿ ಎಕ್ಸಸೈಜ್ ಮಾಡುವ ಸಾಮಾನುಗಳಿವೆ ಇಲ್ಲಿ ಮೂರು ಜನ ಎಕ್ಸರ್ಸೈಜ್ ಮಾಡುತ್ತಿದ್ದಾರೆ.

ಇದೊಂದು ಹಾಲ್ ಇಲ್ಲಿ ಬ್ರೌನ್ ಕಲರ್ ದ ಟೇಬಲ್ ಗಳಿವೆ.

ಬಸ್ ಅಲ್ಲಿ ಒಬ್ಬ ಡ್ರೈವರ್ ಕುಂತಿದ್ದಾರೆ ಒಬ್ಬರು ಬಸ್ ಹತ್ತುತ್ತಿದ್ದಾರೆ.

ಬೋಟ್ ನಲ್ಲಿ ನಾಲ್ಕೈದು ಜನ ನಿಂತಿದ್ದಾರೆ.

ಒಳಗಡೆ ಪಾರ್ಕಿಂಗ್ ಇದೆ ಪಾರ್ಕಿಂಗಲ್ಲಿ ಎಲ್ಲೋ ಕಲರ್ ಸ್ಕೂಲ್ ವ್ಯಾನ್ಗಳು ನಿಂತಿವೆ.

ಸ್ಕೂಟಿ ಸಹ ಇಲ್ಲಿ ನಿಂತಿದೆ ಇಲ್ಲಿ ಎಲ್ಲಾ ತರಹದ ಸೊಪ್ಪುಗಳಿವೆ.

ಮತ್ತು ಒಬ್ಬ ಮನುಷ್ಯ ವಾಕ್ ಮಾಡುತ್ತಾ ಬರುತ್ತಿದ್ದಾನೆ.

ಇದು ಕ್ರಿಸ್ಮಸ್ ಫಂಕ್ಷನ್ ಇಲ್ಲಿ ಒಬ್ಬರು ಸಾಂಟಾ ಕ್ಲಾಸ್ ಬಟ್ಟೆಯನ್ನು ಧರಿಸಿದ್ದಾರೆ.

ಇಲ್ಲಿ ಒಂದು ಚಂಚಲ ಡ್ರೈ ಫ್ರೂಟ್ಸ್ ಅಂಗಡಿ ಇದೆ.

ಇದು ವಿಮಾನ ನಿಲ್ದಾಣ ಇಲ್ಲಿ ಒಬ್ಬ ಸೆಕ್ಯೂರಿಟಿ ನಿಂತಿದ್ದಾರೆ.

ನಾಕು ಐದು ಜನ ಈ ಫ್ರೂಟ್ ಮಾರ್ಕೆಟ್ ಮುಂದೆ ನಿಂತಿದ್ದಾರೆ.

ಇಲ್ಲಿ ಒಂದು ವಿಮಾನ ನಿಂತಿದೆ ಸ್ವಲ್ಪ ಜನರು ವಿಮಾನವನ್ನು ಹತ್ತುತಿದ್ದಾರೆ.

ಮತ್ತು ಸುತ್ತ ಮುತ್ತ ದೊಡ್ಡ ದೊಡ್ಡ ಮರಗಳು ಇವೆ.